ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಆ ಕಟ್ಟಡ ಸುತ್ತಲೂ ಬೇರೆ ಬೇರೆ ತರಹದ ಕಟ್ಟಡಗಳು ಇವೆ. ಹಾಗೂ ಅಲ್ಲಿಮರ ಗಿಡಗಳು ಇದೆ. ಕಟ್ಟಡದ ಕೆಳಗಡೆ ಆ ಸ್ಥಳದ ಹೆಸರನ್ನು ಬರೆದಿದ್ದಾರೆ.

ಈ ಚಿತ್ರದಲ್ಲಿ ಕಟ್ಟಡ ಇದೆ ಹಾಗೂ ಕಟ್ಟಡದ ಪಕ್ಕದಲ್ಲಿ ಒಂದು ಮನೆ ಇದೆ ನಾವು ಮನೆಯಲ್ಲಿ ಒಂದು ಗೇಟ್ ಅನ್ನು ನೋಡಬಹುದು.

ಹಾಗೂ ಗೇಟ್ ಸುತ್ತಲೂ ಗಾಡಿಗಳು ನಿಂತು ಕೊಂಡಿದೆ ಹಾಗೂ ಪಕ್ಕದಲ್ಲಿ ಮರ ಗಿಡಗಳು ಇದೆ .

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಸುಂದರವಾದ ಕಟ್ಟಡವಿದೆ ಹಾಗು ಅದರಲ್ಲಿ ಒಂದು ಬ್ಯಾಂಕ್ ಇದೆ ಆ ಕಟ್ಟಡದ ಎದುರುಕಡೆ ಒಂದು ಕಾರನ್ನು ನಿಲ್ಲಿಸಿದ್ದಾರೆ.

ಪಕ್ಕದಲ್ಲಿ ಜನರು ನಿಂತುಕೊಂಡಿದ್ದಾರೆ ಹಾಗು ಕುಳಿತುಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ನದಿ ಇದೆ ನದಿಯಲ್ಲಿ ಮಕ್ಕಳು ಆಟವಾಡುತ್ತಿವೆ ಇನ್ನು ಕೆಲವು ಮಕ್ಕಳು ನದಿಯ ಪಕ್ಕದಲ್ಲಿ ಕುಳಿತುಕೊಂಡು ಏನನ್ನೋ ನೋಡುತ್ತಿದ್ದಾರೆ ಸುಮಾರು ಸೂರ್ಯ ಮುಳುಗುವ ಸಮಯ.

ಈ ಚಿತ್ರ ಒಂದು ಪಾರ್ಕಿನಲ್ಲಿ ತೆಗೆದಿದ್ದು ಪಾರ್ಕಿನ ಒಳಗಡೆ ಒಂದು ದೊಡ್ಡದಾದ ಮೂರ್ತಿ ಇದೆ. ಮೂರ್ತಿಯ ಕೆಳಗಡೆ ಜನರು ನಿಂತುಕೊಂಡು ಅವರ ಫೋಟೋವನ್ನು ತೆಗೆಸಿಕೊಳ್ಳುತ್ತಿದ್ದಾರೆ.

ಈ ಚಿತ್ರದಲ್ಲಿ ಬೇರೆ ಬೇರೆ ತರಹದ ವಿಧ ವಿಧವಾದ ಬಟ್ಟೆಗಳು ಕೃಷಿಗೆ ಸಂಬಂಧಪಟ್ಟಂತೆ ಇದೆ.